ಇಷ್ಟ ಆಗುವ ದಿನದೊಳಗೆ ಇಷ್ಟ ಪಡ್ತಾರೆ.

ನಮ್ದ್ ಇಲ್ಲಿ ಗಾಡಿಗ್ ಹೋಗೋದಾದ್ರೆ ಒಂದ್ ಸ್ವಿಮ್ಮಿಂಗ್ ಫೂಲ್ ಇದೆ ಹೋದ್ ತಿಂಗಳು ಹೋಗಿದ್ವಿ ಬಹಳ ಎಂಜಾಯ್ ಮಾಡಿದ್ವಿ--

ಸ್ವಿಮ್ಮಿಂಗ್ ನಾನು ಕಲಿತಿದ್ದು ಇಲ್ಲೇ ನಮ್ ಮನೆ ಹತ್ರ ಗಾಳಿ ಸ್ವಿಮ್ಮಿಂಗ್ ಪೂಲ್ ಅಲ್ಲಿ.